ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ನಮಗೆ ಮುಕ್ಕ್ಯವಾದ ಅವಶ್ಯವಿರುವುದು ನಮ್ಮ ಬೈಕ್ ಪಾರ್ಕಿಂಗ್ .

ಯಾವುದೇ ಒಂದು ಸಂದರ್ಭ ಅಂದ್ರೆ ಖುಷಿಯಾ ಸಂತೋಷದ ಸಂಬ್ರಹ್ಮ ಇದ್ದಾಗ ಆ ಸಂಬ್ರಾಹಮದಲ್ಲಿ ಅಲಂಕ --

ಎಲ್ಲರ ಮನೆಯ ಮುಂದೆ ಗಾರ್ಡನ್ ಅಂತಿರ್ತಕಾಂತದ್ ತುಂಬ ಅಗತ್ಯವಾದ ವಿಷರ ವಿಷಯವಾಗಿ --

ಯಾಕೆಂದ ಇವತಿನ ದಿವಸಾ ಎಲ್ಲರೂ ಉಪಯೋಗಕ್ಕೆ ಮಾತ್ರನೇ ಜಾಸ್ತಿ ಹಾಕ್ತಾರೆ ಕೆಟ್ಟದ್ದನ್ನೇ ಕೇಳ್ತಾರೆ.

ಅಹ್ ಸಂತೋಷವಾಗಿ ಒಂದು ಅಚೂತ್ ವಂತ ಭಾರಿ--

ಇಂತಹ ಪ್ಲೇಸ್ ಅಥವಾ ನಾವು ಟೂರ್ ಅನ್ಬಹುದು ಪ್ರವಾಸಿ ಅನ್ಬಹುದು --

ಒಂದು ಹಾದಿನಾಗ್ ಹೋಗುವ ರೋಡ್ ಅಥವಾ ರೋಡ್ ಅಹ್ ಈಗ ಯೇತ್ --

ರೋಡ್ ಮ್ಯಾಗ ಹೋಗುವಾಗ ಬರುವಾಗ ಒಂದು ವೇಳೆ ಪೆಟ್ರೋಲ್ ಆಯಿತ ಅಂದ್ರ ನಮಗ ಮುಂದ ಹಿಂದ --

ಇದನ್ನ ನೋಡ್ಲಿಕ್ಕ ಮಂದಿ ಬಹಳ ದೂರ ದೂರ ಬರ್ತಾರ ಯಾಕೆಂದ್ರ ಇದು ಪ್ಲೇಸ್ ಬಹಳ ಸುಂದರವಾಗಿದೆ. ಇಲ್ಲಿ ಹೋಗಿ ನಮ್ ಮೈಂಡ್ --

ಇರುತ್ತದೆ ಅಂತ ಹೇಳ್ಬಹುದು. ರನ್ನಿಂಗ್ ನಮ್ ಜೀವನದಲ್ಲಿ ರನ್ನಿಂಗ್ ಮಾಡ್ಬೇಕು ವಾಕ್ ಮಾಡ್ಬೇಕು ಇದರಿಂದ ಮನಸಿಗೆ ಬಹಳ ಫಿಟ್ನೆಸ್ ಇರುತ್ತದೆ ಎಂದು ಹೇಳಬಹುದು.

ಬಾಡಿ ಫಿಟ್ ಇರಬೇಕು ನಾವ ಮುಂಜಾನೆ ಎದ್ದು ಜಿಮ್ ಮಾಡಬೇಕು ಜಿಮ್ ಮಾಡರಿಂದ ನಮ್ಗೆಲ್ಲಾ ಆರೋಗ್ಯವಾಗಿರು --

ಆದ್ರೂ ಇರಬೇಕು ಇಂತಹ ಇದು ಇರಬೇಕು ರೋಡ್ ಮ್ಯಾಗಿಂತ್ರ ಎಲ್ಲಾ ಕಡೆ ಎಲ್ಲ ಕಾಣಿಸಬೇಕು ಯಲ್ಲನು ರೋಡ ದಿಂದ ಬಹಳ ಸುಂದರವಾಗಿ ನಮಗ್ ಫೀಲ್ ಆಗ್ತದ ಎಂದು ಹೇಳಬಹುದು.

ಕಾರ್ ಪಾರ್ಕಿಂಗ್ ಮಾಡುವುದು ಒಂದು ಬಹಳ ಇಂಪಾರ್ಟೆಂಟ್ ವಾಗಿದೆ. ನಾವು ಎಲ್ಲಿ ಫನ್ಕ್ಷನ್ಗೆ ಹೋಗ್ತಿವಿ ಮ್ಯಾರೇಜ್ ಗೆ ಹೋಗ್ತಿವಿ--